ಬೂಟ ನ್ನು ಹಾಕೊಂಡಿದ್ದಾನೆ ಅಂಗಿ ಪ್ಯಾಂಟ್ ಹಾಕಿದಾನೆ.

ಒಬ್ಬ ಮನುಷ್ಯ ಕುರ್ಚಿ ಮೇಲೆ ಕುಂತಿ ಬಟ್ಟೆಯನ್ನು ಮಾರುತಿದ್ದಾನೆ.

ಇಲ್ಲೊಂದು ವರ್ಕ್ಸ್ ಶೂ ಅಂತ ಒಂದು ಶಾಪ್ ಇದೆ.

ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ ಎಂ_ಡಿ ಮೆಹತಬ್ ಅಂತ.

ಬಸವಲಿಂಗ ಇಂಜಿನಿಯರಿಂಗ್ ಕ ಅಂತ ಒಂದು--

ಎರಡೊಂದು ಬೋರ್ಡ್ ಹಾಕಿದ್ದಾರೆ ಶ್ರೀ ಬಸವಯ್ಯ--

ನಮ್ದು ಬುಕ್ ಸ್ಟೋರ್ ಅಂತ ಒಂದು ಶಾಪ್ ಇದೆ.

ಮನುಷ್ಯ ಇದ್ದಾನೆ ಮತ್ತು ಎಲ್ಲರು ಹೆಣ್ಣುಮಕ್ಕಳು ಉಮ್ ಹೆಣ್ ಮಕ್ಕಳು ಇವೆ.

ಮತ್ತು ಮಧ್ಯ ಮಧ್ಯದಲ್ಲಿ ಮನೆಗಳು ಕೂಡ ಇವೆ.

ಮತ್ತು ಅಲ್ಲಿ ಗಾಜಿನ ಮೇಲೆ ತೋರಿಸಿಲಕ್ಕೆ ಇಕ್ಕಿದ್ದಾರೆ.

ಗಂಡ್ಸರು ನಡ್ದಿದಾರೆ ಒಂದು ಬೈಕ್ ಇದೆ.

ಇನ್ನೊಬ್ಬ ಆನ್ ಸಲ್ಪು ಫೋಟೋ ತೆಗೆಯುತ್ತಿದ್ದಾನೆ.

ವಾಲ್ ವಲೈನ್ ಅಂತ ಒಂದು ಇಂಜಿನ್ ಆಯಿಲ್ ಇದೆ.

ಯಾವ್ದೋ ಒಂದು ದೇವಸ್ಥಾನ ಇವೆ ಅಲ್ಲಿ ಅನೇಕ--

ಗಾರ್ಡನ್ ತರ ಒಂದ್ ಇದು ಇದೆ.

ಇಲ್ಲಿ ಹೋಲ್ಸೇಲ್ ಅಂತ ಒಂದು ಕಿರಣ ಶಾಪ್ ಇದ್--

ಇಲ್ಲಿ ಬ್ರೀಡ್ ಪುರಿ ಎಣ್ಣೆ ಮುತ್ತಾದ ಏನನೋ ವ್ ಹೂ ಕಿರಣ ಶಾಪ್ ಕಿರಣ ಅನ್ ಸಿಗುತ್--

ಮತ್ತೆ ದೊಡ್ಡ ದೊಡ್ಡ ಗಿಡಗಳ ಕೂಡ ಹಚ್ಚಿದಾರೆ.

ಹಣ್ಣು ಬೆಳೆದಂಗ್ ಸಿಗುವ ಒಂದು ಅಂಗಡಿ ಇದೆ ಅಲ್ಲಿ ಸೇಬಿವೆ ಬಾಳೆಹಣ್ಣು ಇದೆ.

ಇಲ್ಲೊಂದು ಹೊಲ ಇದೆ ಹೊಲದಲ್ಲಿ ಒಂದು ರೋಪಿದೆ.

ಇದೊಂದು ಹೋಲ್ ಸೇಲ್ ಅಂತ ಒಂದು ದೊಡ್ದು ಶಾಪ್ ಇದೆ.

ಎದ್ರುಗಡೆ ಶೋ ಪೀಸ್ ಅಂತ ಇಕ್ಕಿದ್ದಾರೆ ಅನೇಕ--

ಇದೊಂದ್ ಸಿಟಿ ಇದೆ ಸಿಟಿಯಲ್ಲಿ ಒಂದ್--

ಇದೆ ಒಂದ್ ಒಂದು ಬೈಕ್ ನಿಂತಿದೆ.

ಇಲ್ಲೊಂದು ತಟ್ಟೆ ಸಾಮನ್ ಒಂದು ಶಾಪ್ ಇದೆ.

ಎದುರ್ಗಡೆ ಬ್ರೆಡ್ ಪುಡಿ ಇಕ್ಕಿದ್ದಾರೆ ಮತ್ತು ಒಂದು ಜಗ್ ನೀರಿಂದ ಒಂದು ಬಾಟಲ್ ಇದೆ ಮತ್ತೆ--

ಅಲ್ಲಿ ಒಂದು ಮೇಜಿನ ಮೇಲೆ ಪ್ಲೇಟ್ ನಲ್ಲಿ ಪಸ್ತಾ ಹಾಕಿದ್ದಾನೆ.

ಅಲ್ಲಿ ಒಂದು ಗಿಲಾಸ್ ಇಕ್ಕಿದ್ದಾನೆ ಒಂದು ಜಗ್ಗ್ ಇಕ್ಕಿದ್ದಾನೆ.

ಪ್ಲೇಟ್ಗಳು ಸಿಗ್ತವೆ ಮತ್ತು ಜಗ್ಗಳು ಇವೆ.

ಕೆಳ ಕೆಳಗೆ ಈಕಡೆ ಒಂದು ಕಾರ್ ನಿಂತಿದೆ ಇನ್ನೊಂದು.

ಇಲ್ಲಿ ಕೆಳಗೆ ರಿಸೆಪ್ಶನ್ ಅಂತ ಒಂದು ರೂಮಿದೆ.

ಈ ಮನುಷ್ಯ ಒಬ್ಬ ಮನುಷ್ಯ ಕುಂತಿ--